ಇದು ಒಂದು ಕಾಲೇಜ್ . ಈ ಕಾಲೇಜು ತುಂಬಾ ಚನ್ನಾಗಿದೆ ಮತ್ತು ಈ ಕಾಲೇಜ್ ಗೇಟಿಗೆ ಒಂದು--

ನೋಡಕೆ ಬರುತ್ತಾರೆ ಮತ್ತೆ ಇಲ್ಲಿ ಇದನ್ನುನೋಯ ತುಂಬಾ ಚನ್ನಾಗಿದೆ ಮತ್ತೆ ಇಲ್ಲಿ ಜನ್ರು ತುಂಬಾ ಬರುತ್ತಾರೆ.

ಮತ್ತೆ ಏಯ್ ನೋಡಿ ಎಷ್ಟು ಚನ್ನಾಗಿದೆ ಆ ಮೇಲೆ ಎಷ್ಟು ಚನ್ನಾಗಿ ಇಲ್ಲಿ ವರ್ಕಿಂಗ್ ಮಾಡುತ್ತಿದ್ದಾರೆ .

ಆಹ್ ಪುಗ್ಗಿರೆಷ್ಟು ಚನ್ನಾಗಿ ಮಾಡಿದ್ದಾರೆ ಮತ್ತು ಆ ವ್ಯಕ್ತಿಯನ್ನು ಎಷ್ಟು ಚನ್ನಾಗಿ ನಿತ್ತು ಸ್ಟೈಲ್ಡ್ ಫೋಸ್ ಕೊಟ್ಟು ಒಂದು ಫೋಟೋವನ್ನು ತಕೊಂಡಿದ್ದಾರೆ.